ಇಲ್ಲಿ ಎರೆಡು ಮೆಟ್ಟಲಿಕೆಗಳು ಇದೆ. ಇಲ್ಲಿ ಒಬ್ಬ ವ್ಯಕ್ತಿ ನಿಂತುಕೊಂಡು ಇದಾರೆ ಅವರು ವೈಟ್ ಕಲರ್ನ ಒಂದು ಕೋಟ್ ಅಂದರೆ ಜೆರಕಿನ ಅನ್ನ ಹಾಕಿದ್ದಾರೆ ಹಾಗೆ ಬ್ಲಾಕ್ ಷೂ ಅನ್ನ ಹಾಕಿದ್ದಾರೆ.